ಈ ಚಿತ್ರದಲ್ಲಿ ಕಂಡು ಬಂದಂತೆ ಇದು ಒಂದು ಸಿನೆಮಾ ಥಿಯೇಟರ್ ಅಂತ ಹೇಳಬಹದು

ಇದು ಮತ್ತು ಬಳ್ಳಾರಿಯಲ್ಲಿ ಕಂಡು ಬಂದಂಥ ದೃಶ್ಯ ಇದು.

ಇದೊಂದು ಸರಸ್ವತಿಯ ಒಂದು ಮೂರ್ತಿ ಅಂತಃನೆ ಹೇಳಬಹುದು.

ಈ ಚಿತ್ರದಲ್ಲಿ ಬಂದು ಇದು ಒಂದು ಆನಂದ್ ಪ್ರಾವಿಷನ್ ಸ್ಟೋರ್ ಅಂತಾನೆ ಹೇಳಬಹುದು.

ಇದನ್ನು ಸವಿಯಲು ಜನಗಳು ಇಲ್ಲಿ ಬರುತ್ತಾರೆ.

ತಗೊಂಡು ಹೋಗುತ್ತಾರೆ ಮತ್ತು ನೋಡಲು ತುಂಬಾ ಸುಂದರವಾಗಿ ಕಾಣುತ್ತಿದೆ.

ಇದು ಒಂದು ಸೈನ್ಸ್ ಲ್ಯಾಬ್ ಅಂತಾನೆ ಸ್ಟೂಡೆಂಟ್ ಗಳಿಗೆ ಮಾಡಿರುವ ಒಂದು ಜಾಗ ಅಂತಾನೆ ಹೇಳಬಹುದು.

ಒಹ್ ವಿಶ್ವ ವಿದ್ಯಾಲಯ ಅಂಥನೇ ಹೇಳಬಹುದು ಈ ವಿದ್ಯಾಲಯದ ಹೆಸರು.

ಇಲ್ಲಿ ಸುಮಾರು ವಿದ್ಯಾರ್ಥಿಗಳು ಓದಲಿಕ್ಕೆ ಬರೀಲಿಕ್ಕೆ ಬರುತಾರೆ.

ಇದು ಒಂದು ಎಸ್.ಬಿ.ಐ ಬ್ಯಾಂಕ್ ಅಂತಾನೆ ಹೇಳಬಹುದು.

ಈ ಚಿತ್ರದಲ್ಲಿ ಕಂಡು ಬಂದಂತೆ ಇಲ್ಲಿ --

ಈ ಕಾಲೇಜು ಅಲ್ಲಿ ನ್ಯೂ ಕಟ್ಟಡ ನಿರ್ಮಾಣವಾಗುತ್ತಿದೆ.

ಈ ಚಿತ್ರದಲ್ಲಿ ಕಂಡು ಬಂದಂತೆ ಇವು--

ಮಕ್ಕಳಿಗೆ ಆಟ ಆಡುವ ಆಟ ಆಡಿ ಗೆದ್ದ ತಕ್ಷಣ ಕಪ್ಪುಗಳನ್ನು ಕೊಡಲು ಇಲ್ಲಿ ಸುಮಾರು ಕಪ್ಪುಗಳನ್ನು ಇಟ್ಟಿರುತ್ತಾರೆ.

ಈ ಚಿತ್ರದಲ್ಲಿ ಕಂಡು ಬಂದಂತೆ ಇದು ಬೆಟ್ಟ ಗುಡ್ಡಗಳು ಇರುವ ಪ್ರದೇಶ ಅಂತ ಹೇಳಬಹುದು .

ಮತ್ತು ಅವನ ಮುಂದುಗಡೆ ಒಬ್ಬ ಪ್ರಾರ್ಥನೆಗಾಗಿ ಬಂದಿರುತ್ತಾನೆ.

ಮತ್ತು ಪ್ರಾಣಿಗಳು ತುಂಬಾನೇ ಕಾಣಿಸಿ ಕೊಳ್ಳಲಿವೆ.